ಅವನಿಗೆ ಯಾವುದುಸ ಆಗ್ತದಾ . ಮೊಟ್ಟೆಯದ್ದು ಹೇಳುವ, ಮತ್ತೆ ಮೊಟ್ಟೆಸ ಸ್ವಲ್ಪ ಬೇಕಾಗ್ತದೆ ತಗೊಂಡು ಹೋಗುವ ಅಲ್ಲಿ.

ಮುಖಕ್ಕೆ ಎಲ್ಲ ಮತ್ತೆ ಹಚ್ಚಬೇಕಲ್ಲ ಸ್ವಲ್ಪ ಅವನಿಗೆ ಏನಾದ್ರೆ.

ಎರಡು ತಿ~ ಮೊಟ್ಟೆ ತಿನ್ನಿಸಿ ಮತ್ತೆ ಅವನಿಗೆ ಬೇರೆ ಏನಾದ್ರೆ ಎಲ್ಲ ಬರ್ಬೋದಲ್ಲ? ಗೌತಮ್ ಬರ್ತಾನ? ಹಾ ಬರ್ಬೋದು ಅವನತ್ರ ಹೇಳಿದ್ರೆ first ಇಗೆ ಹೇಳ್ಬೇಕಾಗ್ಬೋದು ಇಲ್ಲದ್ರೆ ಮತ್ತೆ ಬರುದಿಲ್ಲ ಅವಾ. ಅಲ್ಲ ಈಗ ನೀನು ಪ~ ಪವನ್ ಪುರ್ಸೊತ್ ಅಲ್ಲಿ ಇದ್ದಾನೆ ಅಲ್ಲ, celebration . ಹಾ ಅವಾ ಇರ್ತಾನೆ ಅವನಿಗೆ ಅವ ಯಾವಾಗಸ free ಅಲ್ಲ.

ಮತ್ತೆ ಎಷ್ಟಾಗ್ತದೆ ಅದು ಅಂದ್ರೆ ಎಲ್ಲಿ ಯಾವ place ಅಲ್ಲಿ ಮಾಡುದು birthday celebration ?

ಎಲ್ಲಿ ಯಾವ place ನೀವು ಹೇಳಿದ ಹಾಗೆ ಯಾವುದ್ರಲ್ಲಿ ಎಲ್ಲಿ ಅಲ್ಲಿ Manipal ದಲ್ಲಿ?

ಎಷ್ಟು ಒಂದು ಸಂಜೆ ಸಂಜೆ ಮಾಡುವ ಒಂದು ಮೂರು ನಾಲ್ಕು ಗಂಟೆ ಹೊತ್ತಿಗೆ.

ಮನೆಗೆ daily ಹೋಗ್ತಿಯಲ್ಲ, ಒಂದು ದಿನ late ಆದ್ರೆ ಏನಾಗಲ್ಲ ಮರ್ರೆ.

ಇಲ್ಲ ಮರ್ರೆ ಆಗುದಿಲ್ಲ ನಂಗೆ ಸ್ನಾನ ಎಲ್ಲ ಮಾಡ್ಬೇಕು.

ಹಾಗೆಯಾ ಇಲ್ಲದ್ರೆ. ಬೇಗ ಹೊತ್ತಿಗೆ ಇಡುವ.

ಮಧ್ಯಾಹ್ನ ಆದ್ರೆ ಮಧ್ಯಾಹ್ನ ಇಡುವ ತೊಂದ್ರೆ ಇಲ್ಲ, ಎಲ್ರೂ ಎಲ್ರೂ ಬರ್ಬೋದಲ್ಲ ಮಧ್ಯಾಹ್ನ ಮತ್ತೆ?

ಅದೇ ಎಂತ ಮಾಡುವ ನಾಳೆಯದ್ದು?

ಮತ್ತೆ ಅವನದ್ದು birthday ದು party ಎಲ್ಲ ಉಂಟಲ್ಲ?

ಮತ್ತೆ ಅವನ ಅವನದ್ದು ಇದು cake ಅಲ್ಲಿ ಜ~ ಕನ್ನಡದಲ್ಲಿ ಹಾಕುವ ಆಯ್ತಾ?

ಹಾ ಎಲ್ಲ ಅದು ಕನ್ನಡದಲ್ಲಿ ಹಾಕುವ ಅದೇನು ತೊಂದ್ರೆ ಇಲ್ಲ.

ಹಾ ಶುಭಾಶಯಗಳು ಹಾಗೆಯ ಹಾಗೆಯ ಹಾಗೆ ಮಾಡುವ.

ಹಾ ನಾಳೆ ಆಯ್ತ okay okay .

ಇಪ್ಪತೈದು ಆಗ್ತದಾ . ಚಿಕ್ಕವ ಅಲ್ಲ ಹಾಗೆ ಇಪ್ಪತೈದು ಆಗಬೋದು ಅವನಿಗೆ ಈಗ.

ಆ ಮತ್ತೆ ನಾಳೆ ಆ ಸ~ ಸಂಜೆ ಹೇಳ್ತೇನೆ call ಮಾಡಿ ಎಲ್ಲರಿಗೆ.

Message ಸಾಕ ಒ ಆಯ್ತಯ್ತು okay .

ಹ ನಾವ್ ಅರಾಮದೀವ್ ನೋಡ್ರೀ ಏನ್ ಮಾಡ್ತೀರಿ ನಾಷ್ಟಾ ಅದ್ ಆತಿಲ್ಲರಿ? ನಾಷ್ಟಾ ಇನ್ಮೇಲ್ ಮಾಡ್ಬೇಕ್ರಿ ನಿಮ್ದ್ ರೀ? .

ಹ್ಮ್ಅರಾಮ್ ನೋಡಿ ಎಲ್ಲಿದೀರ ನೀವ್ ಇವಾಗ?

ಹೌದ್ರಿ? business ಚೆನಾಗ್ ನಡ್ದೇತ್ರಿ? ಹಾ . Bakery ಏನ್ರಿ sweet mart sweet mart .

Sweet mart ಅಂದ್ರೆ ನಾವೆಲ್ಲಾ ಹೊರ್ಗಡೆ ಇಂದ್ರನೆ ನಾವ್ purchase ಮಾಡ್ಕೊಳ್ಳೋದು supplier ಬಂದ್ ಕೊಟ್ಟೋಗ್ತಾರ್ ನಮ್ಗೆಲ್ಲಾ sweets ಎಲ್ಲಾ.

ನಮ್ದ್ ಅಷ್ಟ selling ಅಷ್ಟೆ.

ನಡಿತೇತ್ sir ಚನಾಗ್ ನಡೀತಾ ಇದೆ ನಮ್ದ ಬೆಳಗಾಂ ಅಲ್ವಾ ಅಂದ್ರೆ famous ಬಂದ್ಬಿಟ್ಟು ಕುಂದಾ. ಕುಂದಾ ಪೇ ಬೆಳಗಾಂ ಕುಂದಾ ಅಹ್ ಬೆಳಗಾವ್ ಕುಂದಾ famous ಕುಂದಾ ಮತ್ತೆ ಧಾರವಾಡ ಪೇಡಾ ಧಾರವಾಡ ಪೇಡಾ ಧಾರವಾಡಿಂತ್ರಾ big ಮಿಶ್ರಾ ಅವ್ರದು ಧಾರವಾಡ ಪೇಡಾ ಬರುತ್ತೆ. ಹಾ ಚ ಅಂದ್ರ ಎಲ್ ಎಲ್ಲೆಲ್ ಅದಾವ್ರಿ ನಿಮ್ ಅಂಗಡಿ? ಇಲ್ಲೆ ಬೆಳಗಾಂದಲ್ಲೇ ಇರೋದ sir ನಾನೂ sweet mart ಹಾಕ್ಕೊಂಡಿದ್ದೆ ಇವಾಗ business start ಮಾಡಿದ್ದೆ ಎಂಟ್ ತಿಂಗಳಾಯ್ತು ಎಂಟ್ ತಿಂಗಳಾಯ್ತು ನಾನೂ ಈಗ ಹೊಸಬಾ business ಗೆ.

ಅದೆ ಇಲ್ಲೇ KSRTC bus stand ಐತಲ ಬೆಳಗಾವಿ ಹಾ ಅಲ್ಲಿ tender ಕರ್ದಿದ್ರು tender ಕರ್ದ ಮೇಲೆ ಹಂಗೆ ಸುಮ್ನೆ tent ಹಾಕ್ಬಿಟ್ಟು sweet mart ಹಾಕಕ್ plan ಮಾಡಿದ್ವಿ ಚೆನಾಗ್ ನಡೀತಾ ಇದೆ. ಏ ಅದು ಚೊಲೋ ಆತ್ ಬಿಡ್ರಿ business ಮಾಡ್ರಿ ಮತ್ ಅದ್~ ಅದ್ರಾಗು profit ಐತ್ ಅಂತ್ ಅದ್ರ್ ಒಳಗು. ಹಾ ಪ್ರಾ~ ಒಳ್ಳೆ profit ಇದೆ ರೀ but ನಮ್ದು ಬಾಡಿಗೆ ಬಂದ್ಬಿಟ್ಟು ಬಾಳ ಇದೆ sir ಎಂಬತ್ತೆಂಟು ಸಾವಿರ ತೊಂಬತ್ತು ಸಾವಿರ ಬಾಡಿಗೆನೆ ಇದೆ. profit ಸಿಕ್ಕಾಪಟ್ಟೆ ಇದೆ ಅದ್ರಲ್ಲೆನಿಲ್ಲ ಅಹ್ monthly ಒಂದ್ three point five four lakh ತನ ಆಗತ್ತೆ. ಅಂದ್ರ ಅದ ನಿಮ್ shop ಮೇಲ್ ಅದ್ rent ಮೇಲ್ ಐತೇನ್ರಿ ಅದ?

ಹಾ ಸ್ವಂತ್ ಆದ್ರ ಅದ್~ ಅದ ಏನ್ problem ಆಗಲ್ ಬಿಡ್ರಿ business ಚೊಲೋ ಆಗ್ತೇತಿ . ಹಾ rent ಕೊಡೋದ್ ಬಾಳ್ ಆಗತ್ರಿ.

ನೋಡ್ತಾ ಇದೀವ್ ಮತ್ತೇ ಇದೊಂದೇ ಅಂಗ್ಡಿ ಬಿಟ್ಟು ಮತ್ ಇನ್ನ ಒಂದ್ ಯಾಳ್ಡ್ಮೂರ್ ಅಂಗ್ಡಿ ಮಾಡೋದು planning ಇದೆ. ಬೈಲಹೊಂಗಲದಲ್ಲಿ ಬೈಲಹೊಂಗ್ಲು, ಲೋಕಾಪುರ, ಯರಗಟ್ಟಿ ಅಂತೇಳಿ ಮತ್ತೆ planning ಮಾಡ್ತಾ ಇದಿವಿ .

ಹ ಹ ಮಾಡ್ರ್ ಹಂಗ ಬ~ ಒಂದಕ್ ಒಂದ್ ಹಂಗ ಹೆಚ್ ಮಾಡ್ಕೊಂತ್ ಹೋಗೊದ್ರಿ ಅಂಗಡಿ ಮಾಡಿ ಅಂದ್ರ ಒಂದರ ಮ್ಯಾಲ್ ಅಂದ್ರ ಹತ್ ಇದು ಆಗೂದಿಲ್ರಿ ಅದು ಬೆಳಗಾಂವ ಅಷ್ಟ ಮತ್ ಮುಂದ್ ಮಾಡೋರ ಬೈಲಹೊಂಗಲ, ಮುಧೋಳ, ಲೋಕಾಪುರ ಮುಂದ್ ಮಾಡೋರ ಏನ್ರಿ ಇನ್ planning . ಹಾ ಹೌದ್ ಹೌದ್ರಿ ಇಲೇ ಕೆ~ KSRTC bus stand ಹಿಡ~ ಹಿಡದ್ರ KSRTC bus stand ಅಲ್ಲಿ public ಬಾಳ ಜನ ಇರ್ತಾರ್ರಿ ಅಲ್ಲೆ ಹೆಚ್ ನಡೀತಾವ್ರಿ sir .

ಹಾ ನೀವೆಷ್ಟ್ ಜನ ಇದೀರಿ ಅಂಗ್ಡ್ಯಾಗ್ರಿ ಒಬ್ಬರೆ . ಇಲ್~ ಇಲ್ರಿ ಇಬ್ರ್ ಹುಡ್ಗ್ರ್ ಅದಾರ್ ರಿ ಕೆಲ್ಸಕ್ಕೆ ನಾವ್ ಬರೀ ಮೂರ್ ಜನ ಇದೇವ್ರೀ. ಮತ್ತ rush ಬಾಳ್ ಆಕಾತ್ರಲ್ ನಿಮ್ಗ bus stand ಹತ್ರ ಮ್~ ಮಂದಿ ಬಾಳ್ ಅಲ್ಲ. rush ಅಂದ್ರೆ ಈಗ ಸಿಕ್ಕಾಪಟ್ಟೆ ಅಂಗಡಿಗಳು sir line ಹಿಡದು ಒಂದ್ ಹತ್ತ ಹನ್ನೆರಡ ಅಂಗಡಿಗಳಿವೆ ಹಾ ಅವೇನ competition full sir . ಏ ಎಲ್ಲಕಡೆ ಈಗ ಮತ್ತ business ಅಂದ್ರ ಹಂಗ ಮತ್ತರ್ರೀ ಅದ್ರಗಂತೂ bakery ದಂತು ಬಾಳ್ competition ಐತಿ. ಒಳ್ಳೇದ ಹಾ ಅಲ್ಲೇ ಅಲ್ಲೇ ನಿಮಗ ಬಾಜೂ ಬಾಜೂನ ತಾಗಿತರ್ ಅಂಗ್ಡಿಗಳ್ ಬಂದ್ ಬಂದ್.

ಹ್ಮ್ ಹ್ಮ್ ರೀ ಅಂದ್ರ ಅದ ನೀವ್ ನೀವ ಏನ್ ರೀ main ಅದಕ್ಕಿಗ?

ನೀವ main ರ್ರೀ ಹ್ಮ್ ಒಟ್ಟ ಚಂದಾಗ ಮಾಡಕೊಂಡ ಮಾಡಕೋಂತ ಹೋಗ್ರಿ . ಅವು ಜನಾ ಬಂದ್ರಲ್ಲ ರ್ರೀ ಮತ್ತ ಆತರ attractive ಏನ್ ಎನಾರ ಆಕರ್ಷಣೆ ಮಾಡುದ್ ಅವ್ರಗೆ. ಹ್ಮ್ ಇದೆ attractive ಆಗಿದೆ but ಏನೂ ಸಾಲಾಗಿ ಎಲ್ಲಾ ಅಂಗಡಿಗಳಾಕ್ತಾವರಲ್ಲ. ಹಂಗಾಗಿ ಜನಾ ಅಲ್ಲಿಇಲ್ಲಿ ಅಲ್ಲಿಇಲ್ಲಿ divide ಆಗ್ಬಿಡತರ್ರೀ . ಹಾ ಹ್ಞಾ ರ್ರೀ ಮತ್ತೆಲ್ಲಾ ಅರಾಮದಿರಿಲ್ಲ?

ಹ್ಮ್ ಹ್ಮ್ ಹ್ಮ್ ನೋಡ್ರಿ ಹಂಗ business ಮತ್ತ್ ಒಂದ್ಕೊಂದ್ ಒಂದ್ಕೊಂದ ಮಾಡಕೋಂತ್ತ ಇರದ್ದರ್ರೀ ಅದರ್ ಜೊತಿ ಮತ್ತೇನಾರ ಮಾಡ್ರಲ್ಲ. ಹಾ business ಮತ್ತ್ ಅದ್ರ ಜೋಡಿ ಎನು alternate ಅಂದ್ರೆ ನಾವ್ out side order ಹಿಡಿದಿದ್ದು ಮತ್ತ್ outside sweets ಎನಾರ ಎಲ್ಲಾ sweets supply ಮಾಡೋ planning ಇದೆ ಮಾಡ್ತಾ ಇದೀವಿ sir . ಮಾಡ್ರಿ ಮಾಡ್ರಿ ಅದ್ರಗೂ profit ಚಲೋ ಐತೆ ತಗೋರಿ ಇಲ್ಲಿ ನಮ್ಮ್ ನಮ್ಮ್ ನಮ್ಮ್ relation ದಾಗು ಮಾಡ್ಯಾರ ಇದ bakery ಇಟ್ಟಾರರಿ. ಅಥಣಿ ಒಳಗ ಅಲ್ಲಿ ಅವರ್ದು full business ಚಲೋ ಐತ್ ರ್ರೀ. ನಾವೂ ಅಲ್ ಹೋಗಿ ಬಂದಾಗೆಲ್ಲ ಹೇಳತಿರ್ತಾರ ಚಲೋ ಐತಿ ಅಂತೇಳಿ.

ಹಾ ಚನಾಗ ನಡಿತೇಟ್ sir ಬಾಡಿಗೆ ಒಂದ್ costly ಅಲ್ಲಾ.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

ಹ್ಮ್ ಬಾಡ್ಗಿ ಇಲ್ಲದ ಮತ್ತ್ ಅದ ಸ್ವಂತ ತಗೊಂಡ ಮಾಡ್ಬೇಕಂದ್ರ ಆಗುದಿಲ್ಲ ಇದು.

ಹಾ ರ್ರೀ ಆತೈತ ಅರಮದಿರಿಲ್ಲ? ಹಾ ಎಲ್ಲಾ ಅರಮ್ sir ಮತ್ತೇನ ಸಮಾಚಾರ sir ? ಏನಿಲ್ಲ ಸಮಾಚಾರ ನೀವ ಹೇಳ್ಬೆಕ್ ನೋಡ್ರಿ ಒಟ್ಟ ಒಳ್ಳೆ business ಮಾಡಕತ್ತಿರಿ ಮಾಡ್ರಿ ಒಳ್ಳೇದ ಆಕೆತ್ತ ತಗಗೋರ್ರೀ ಮಾಡ್ರಿ okay ಮತ್ತ್ call ಆಮೇಲ್ ಮಾಡ್ತೀನಿ ಮತ್ತ್ ಆಮೇಲ್ ಮಾಡ್ತೀನಿ.

ಮತ್ತೇನ್ ಚಾ ಅದು ಕುಡಿದ್ರಿಲ?

ಹ್ಮ್ ನಮ್ದು time ಆತಲ್ರಿ ಮತ್ತೀಗ.

ಹಾ ಸಂಜೆ ಅದ್ ಚಾ ನೆನಪಾಗ್ ಬಿಡ್ತೇತ್ರಿ.

ಮತ್ರಿ ಏನ್ ಅಡ್ಗಿ ಮಾಡಿದ್ರಿ?

ಇವತ್ತ್ ನಾವ್ ರೊಟ್ಟಿ ಬದ್ನಿಕಾಯಿ ಪಲ್ಲೆ ಪಾಲಕ್ ಸಾರು ಮಾಡಿದ್ವಿ ನೋಡ್ರಿ ನಿಮ್ಮ್ ಕಡೆ?

ನಮ್ದು ಹೆಚ್ಚು ಕಮ್ಮಿ ಹಂಗರೀ ರೊಟ್ಟಿ ಬೇಕಲ್ರೀ.

ಈಗೆಲ್ಲಾ ಏನ್ ಬಿಡ್ರಿ ನಾವ್ ಅಗುದಿಲ್ರಿ ಬಿಸಲಿಗೆ ಆಮೇಲ್ ಈಗಿನ ಆಹಾರದಾಗ್ ಎಲ್ಲತ್ರಿ ಮೊದ್ಲಿನಷ್ಟ್ ಸತ್ವಾ.

ಈಗ ನಾವ್ ಏನ್ ತಿಂದ್ರು ಆದ್ ಏನು ಹತ್ತುದಿಲ್ಲಾ .

chinese food junk food ಅದ ಇದ್ ಅಂತಂದ್ ನೂರಾಎಂಟ್ ಬಂದ್ಬಿಟ್ಟಾವ್ರಿ ತಿನ್ನುವ ಆಹಾರದೊಳಗನು chemical ಬೆರಸಾಕತ್ತಾರಂತ ಎಲ್ಲಿಗೆ ಬಂದ್ ನಿಂತೇತಿ ನೋಡ್ರಿ ನಮ್ಮ್ ಪರಿಸ್ಥಿತಿ.

ಖರೆನಾರ್ರಿ ತರಕಾರಿನೂ ಹಂಗ ಆಗೇತಲ್ರಿ ಎಲ್ಲಾ ತರಕಾರಿಗೆ chemical ಹಾಕಿಬಿಡ್ತಾರ.

ಹೌದ್ರಿ ಹಣ್ಣು ಹಂಪ್ಲ ಎಲ್ಲಾ ಹಂಗ ಆಗಿಬಿಟ್ಟಾವ.

ಏನ್ ತಿಂದ್ರು ಏನ್ ದವಾಖಾನಿಗೆ ಹೋಗುದ್ ಒಂದ್ ತಪ್ಪುದಿಲ್ಲ ಬಿಡ್ರಿ.

ಯಾವ್ದು ಪರಿಶುದ್ದ ಆಹಾರ ಅಂತಂದ್ ಉಳದೆಯಿಲ್ಲ.

ಹ್ಮ್‌ ದಾವಾಖಾನಿಗೆ ಹೋದ್ರು ಅಲ್ಲೂ ಆದೆ ಅಲ್ಲೂ ನೊಡಿದ್ರಿಲ್ ಅದ್ ದವಾಖಾನಿದವ್ರ ಏನ್ ಹೇಳ್ತಾರ್ reason food poison ಅಂತಂದ್ ತೆಗಿತಾರ first .

First ಹೇಳುದ್ ಕಾರಣಾನ ಆದ್.

ಹೌದ್ ಮತ್ತ್ ಅವ್ರ್ ಹೇಳುದ್ ಹೊರಗ್ ತಿನ್ನಬ್ಯಾಡ್ರಿ ಹೊರಗಿಂದ ಕಮ್ಮಿ ಮಾಡ್ರಿ. ಅಲ್ರಿ ಹೊರಗಿಂದಲ್ಲಾ ಮನ್ಯಾಗ್ ತಂದ ಮಾಡ್ಕೊಂಡ್ ತಿಂದ್ರುನು food poison ಅಂತಾರ ಅಂದ್ರ್ ಆದ್ ಎಷ್ಟ purity ಆಗಿ ಬಂದಿರ್ತೇತಂತ ಹೊರಗ್ಲಿಂತ್ರ ಮನ್ಯಾಗ್ ಮಾಡ್ಕೊಂಡ್ ತಿಂದ್ರುನು ಇರು~ ಇರುದರೀ ಅದೆಲ್ಲಾ chemical mix .